ಆಹ್ಹ್ ಪಿಲ್ಲರ್ ಅಪ್ಲೈ ಅದ ಸೊ ಬಸ್ಸಿದ್ ವೀಲ್ಸ್ ನೋಡಬಹುದು ನೀವು ಲೆಫ್ಟ್ ಸೈಡ್ ಬುಡಕ್ಕ ಬುಸ್ಸಿನ್ ಕೆಳಗಡೆ ಸಿಡಿ ಕಲ್ಲಗಳನ್ ನೋಡಬಹುದು.

ರೈಟ್ ಸೈಡ್ ಮನೆ ಅದ ಒಂದ್ ಕಾರ್ ಹೋಗ್ಲ ಹತ್ತದ್ ನೋಡಬಹುದು ಲೆಫ್ಟ್ ಸೈಡ್ ಗೆ ಏನೋ ಒಂದ್ ಬಿಲ್ಡಿಂಗ್ ಅದ ಅದರ ಹಿಂದೆ ತೆಂಗಿನ ಮರಗಳು ಅವ ರೈಟ್ ಸೈಡ್ ಗೆ ಒಂದು ಗಿಡ --

ರೈಟ್ ಸೈಡ್ ನೀವು ಬೆಂಚೆಸ್ ನೋಡ್ತಿರಬಹದು ಬ್ಲೂ ಕಲರ್ ದು ಕೆಳಗಡೆ ಬೋರ್ಡ್ ತರ ಇಟ್ಟರ ರೈಟ್ ಸೈಡ್ ಕಿಟಕಿ ಅದ.

ಅದರಿಂದ ಏನೋ ಒಂದ್ ಮಷೀನ್ ತಗೊಂಡ್ ಹೋಗ್ಲಹತ್ತರ ಸೊ ಅದರ ರೈಟ್ ಗೆ ಒಂದು ಗಾಡಿ ಅದ ಗಾಡಿ ಬಾಜು ನೀವು ನೋಡ್ತಿರಬಹುದು ಒಂದು ಬಿಲ್ಡಿಂಗ್ ಅದ. ಯಾವುದೊ ಹಿಂದ್ ಒಂದ್ ಗಾಡಿ ಅದ.

ಹಿಂದ ಫ್ಲವರ್ಸ್ ಎಲ್ಲ ಅರೆಂಜ್ ಮಾಡ್ಯಾರ ಸ್ಟೈಲಿಶ್ ಆಗಿ ಓಕೆ ಅದರಿಂದ ಮತ್ ಇನ್ನೊಂದ್ ಫ್ಲವರ್ಸ್ ರೈಟ್ ಸೈಡ್ ರೆಡ್ ಕಲರ್ .

ಏನೋ ಪಾರ್ಸಿ ತರ ಅವಾ ಅಲ್ಲಿ ಕಿಟಕಿ ಎದುರು ಕಿಟಕಿ ಕಾಣತಿರಬಹುದು ಮೂರೂ ಮೇಲ್ ಮೂರೂ ಸೈಡ್ ಗೆನುವ ಓಪನ್ ಓಪನ್ ಮೇಲ ಅವ--

ಎದುರುಗಡೆ ಮೇಲ್ಗಡೆ ಸುಮಾರ್ ಕನ್ಲಹತ್ತದ್ ನಿಮ್ಗ ಸೊ ರೈಟ್ ಗೆ ಮತ್ತೆ ಲೆಫ್ಟ್ ಗೆ ಚಲೋ ಚಲೋ ಸಣ್ಣ ಸಣ್ಣ--